ಆಹ್ಹ್ ಮತ್ತೆ ಎಲ್ಲ ಟೈಮ್ ಗು ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಅಗತ್ ನಮಗೆ ಈ ತರ ಗವರ್ನಮೆಂಟ್ ಬಸ್ಸ್ಟ್ಯಾಂಡ್ ಇರೋದ್ರಿಂದ ನಮಗೂ ತುಂಬ ಹೆಲ್ಪ್ ಆಗುತ್ತೆ.

ಇದು ಒಂದು ಪ್ರಾಚೀನ ವಸ್ತುಗಳನ್ನ ಇಟ್ಟಿರೋ ಒಂದ್ ಇದು ಜಾಗ ಅಲ್ಲೇನೋ ಕಾಲದ ಮಡಿಕೆಗಳು ಮತ್ತೆ--

ಮತ್ತೇನಾದ್ರು ಒಬ್ಬ ಟೇಪ್ ತಕೊಂಡು ಏನೋ ಅಳತೆ ಕೂಡ ಮಾಡ್ತಿದ್ದಾನೆ. ಆಕಡೆ ಇಟ್ಟಿಗೆಗಳ ಗುಂಪೇ ಇದೆ ಮತ್ತೆ ತುಂಬ ಚೆನ್ನಾಗ್ ಏನೋ ಕಟ್ತಾ ಇದ್ದಾರೆ ಅನ್ಸುತ್ತೆ--

ಮತ್ತೆ ಈಕಡೆ ಕೆಳಗೆಲ್ಲ ಹಸಿರು ಬೆಳೆಸಿದ್ದಾರೆ ಹಸಿರು ಬೆಳೆಸಿರೋದ್ರಿಂದ ತುಂಬ ನೋಡೋಕು ಚೆನ್ನಾಗ್ ಕಾಣಿಸ್ತಿದೆ ಇತರ ಹೋಟೆಲ್ ಇದ್ರೂ ಹೋಗೋಕು--

ಇಲ್ಲಿ ಎಲ್ಲ ತರಹದ ಆಟನು ಆಡ್ಬಹುದು ಮತ್ತೆ ಕ್ರಿಕೆಟ್ ಕಬ್ಬಡ್ಡಿ ಎಲ್ಲ ಆಡ್ಬಹುದು ಇಲ್ಲಿ ಆಗಲೇ ಕ್ರಿಕೆಟ್ ಆಡ್ತಿದ್ದಾರೆ. ಇದು ಕ್ರಿಕೆಟ್ ಪ್ಲೇ ಗ್ರೌಂಡ್ ಕೂಡ ಹೌದು.